ನಮ್ಮಲ್ಲಿ ಒಂದು ಗಿಡ ಐತಿ. ಒಂದು ಟೊಂಗೆ ಒಣಗಿದ್ದು ಅಲ್ಲಿ ಮುರಿದು ಕೆಳ ಬಿದ್ದ ಐತಿ.

ಚಿಗರೆ ತೋಟ್ ಐತಿ ನಮ್ಮ್ ಕಡೆ ಜಿಂಕೆ ಏತಾರೆ.

ಇದು ಆಟ ಆಡೋ ಗ್ರೌಂಡ್ ಐತಿ. ಹುಡುಗರು ಆಟ ಆಡಾಕತ್ತಾರ. ಒಂದು ದೊಡ್ಡದೊಂದು ಲೈಟ್ ಹಾಕ್ಯಾರ.

ಆ ಗೋಮುಖಾಗೆ ನಿಂತು ಡ್ಯಾನ್ಸ್ ಮಾಡಕ್ ಹತ್ರ್ಯಾರ ಅಂತ್ ಅಂಸಾತೇತಿ. ಒಳಗ ಹೂವ ಅದೆಲ್ಲ ಇಟ್ಟಾರ.

ಅಹ್ ಮುಂದ ಅಹ್ ಬೈಕ್ ಗೊಳ್ ನಿತ್ತವು. ಒಂದು ಹೀರೋ ಹೋಂಡಾ ಶೈನ್ ಐತಿ. ಈಕಡೆ ಒಂದು ಇನ್ನೊಂದು ಆ ನಾಕೈದು ಗಾಡಿ ನಿಂತಾವು ಮ್ಯಾಗ ಒಂದು ಬ್ಯಾನ್ನರ್ ಹಾಕ್ಯರ.

ಇದು ಒಂದ ಹಳಿ ಕಟ್ಟಡ ಅನ್ಸಾತೇತಿ ಸ್ ಬಾಜುಕ ಬೈಲ್ ಜಾಗ ಐತಿ ಕೆಳಗ ಪರಿಶಿ ಹಾಕ್ಯರ ಹಸಿರ ಕಸಾ ಐತಿ. ಹಿಂದ ಒಂದು ದೊಡ್ಡ ಗಿಡ ಐತಿ ಅದರ ಬಾಜು ಕಾಂಪೌಂಡ್ ಐತಿ ಇಟಂಗಿ ಗ್ವಾಡಿ ಕಾನ್ಸಾತೇತಿ ಮ್ಯಾಗ ಬಿಳಿ ಆಕಾಶ ಐತಿ ಅದರ ಬಾಜು ಒಂದು ಲೈಟ್ ಕಂಬ ಐತಿ.